ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಪೆಟ್ರೋಲ್ ಪಂಪ್ ಅನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ಟೈಲರ್ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಮತ್ತೊಂದು ಫ್ಯಾನು ಕೂಡ ಕಂಡು ಬರ್ತಾ ಇದೆ.

ಒಂದು ಕ್ಯಾಮೆರಾ ಇಡುವ ಸ್ಟ್ಯಾಂಡ್ ಕೂಡ ಕಾಣುತ್ತಿದೆ.

ಮತ್ತು ರೋಡ ರಸ್ತೆಗಳು ಕಂಡು ಬರ್ತಾ ಇದೆ ರಸ್ತೆಯ ಮೇಲೆ ಸಾಕಷ್ಟು ಜನರು ಗಾಡಿಯ ಕುಳಿತುಕೊಂಡು ಹೋಗುತ್ತಿದ್ದಾರೆ.

ಲೈಟಿನ ಕಂಬ ಕೂಡ ಕಂಡು ಬರ್ತಾ ಇದೆ.

ಅಂಗಡಿಯ ಮೇಲುಗಡೆ ಸಪ್ತಗಿರಿ ಕಾಂಟ್ರಡಕ್ಷನ್ ಅಂತು ಬೋರ್ಡ್ ಬರೆದಿಂದು ಹಾಕಿದ್ದಾರೆ.

ಮತ್ತು ಕೆಲವು ಹಸಿರು ಬಣ್ಣದ ಗಿಡ ತಪ್ಪಲುಗಳನ್ನು ಕಾಣುಸ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಬೇ ಬೆಡ್ ಗಳು ಮಾರುವ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ಕಟಿಂಗ್ ಮಾಡುವ ಅಂಗಡಿಯನ್ನು ಕಂಡು ಬರ್ತಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಹೋಟೆಲ್ ಕಾಣುತಿದೆ ಸಾಕಷ್ಟು ಕುರ್ಜಿಗಳು ಇದ್ದಾವೆ.

ಕೆಳಗಡೆ ಒಂದು ಅಂಗಡಿ ಇದೆ ಅಂಗಡಿ ಹೊರಗಡೆ ವಸ್ತುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಸಾಕಷ್ಟು ಗಿಡ ಮರಗಳ್ ಇಲ್ಲಿದ್ದಾವೆ ಮತ್ತು ಕೆಂಪು ಕಲರದ ಮೈದಾನವಿದೆ.

ಚಿತ್ರದಲ್ಲಿ ದಲ್ಲಿ ತೋರಿಸಿರುವಂತೆ ನಮಗೆ ಇಲ್ಲಿ ದೇವಸ್ಥಾನವನ್ನು ಕಂಡು ಬರ್ತಾ ಇದೆ.

ಒಂದು ಕೆಂಪು ಹಳ ಬಿಳಿ ಬಣ್ಣದ ಕಟ್ಟಡವನ್ನು ಕಾಣ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ತರತರದ ಅಂಗಡಿಗಳನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಚಿಕಿಸ್ತೆ ಕೊಡುವ ಆಸ್ಪತ್ರೆಯನ್ನು ಕಂಡು ಬರ್ತಾಯಿದೆ.

ಒಂದು ಬಿಳಿ ಬಣ್ಣದ ಚಾಕೊಲೆಟ್ ಬಣ್ಣದ ಟೇಬಲ್ ಕೂಡ ಕಂಡು ಬರ್ತಾ ಇದೆ.

ಕೆಂಪು ಬಣ್ಣದ ಮೈದಾನವನ್ನು ಕಾಣಸ್ತಾ ಇದೆ.

ಸಣ್ಣ ಸಣ್ಣ ಹಚ್ಚ ಹಸಿರಾದ ಗಿಡಗಳನ್ನು ಕಂಡು ಬರ್ತಿದ್ದಾವೆ.

ಮತ್ತು ಹಚ್ಚು ಹಸಿರಾದ ಹುಲ್ಲು ಕೂಡ ಕಾಣುತ್ತಿದೆ.

ಮತ್ತು ಗೋಡೆಯ ಮೇಲೆ ತರತರಹದ ಡಿಸೈನ್ ಗಳನ್ನು ಮಾಡಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಎರಡು ಕಟ್ಟಡಗಳುಳನ್ನು ಕಂಡು ಬರ್ತಿದ್ದಾವೇ ಮತ್ತು ಕೆಂಪು ಕಲರ್ ಆದ ಮೈದಾನವನ್ನು ಕಂಡು ಬರ್ತಾ ಇದೆ.

ಟೇಬಲ್ನ ಮೇಲೆ ಕಪ್ಪು ಬಣ್ಣದ ಗಣಕ ಯಂತ್ರವನ್ನು ಇಕ್ಕಿದ್ದಾರೆ.

ಟೇಬಲ್ ನ ಮೇಲೆ ಸ್ಯಾನಿಟೈಜರ್ ಮತ್ತು ಒಂದು ಬು ಪುಸ್ತಕವನ್ನು ಇಕ್ಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ಆಟ ಆಡುವ ಮೈದಾನವನ್ನು ಕಾಣ್ತಾ ಇದೆ.

ಮತ್ತು ಒಂದು ದೊಡ್ಡವಾದ ಲೈಟಿನ ಕಂಬವನ್ನು ಕಂಡು ಬರ್ತಾ ಇದೆ.

ಮತ್ತು ಜನರು ನಡ್ಕೊಂಡು ಹೋಗುವ ಪಾರ್ಕಿಂಗ್ ಅನ್ನು ಕಾಣ್ತ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಗ್ಯಾರೇಜ್ ಅನ್ನು ಕಂಡು ಬರ್ತಾ ಇದೆ.

ಲೈಟು ಕೂಡ ಕಂಡು ಬರ್ತಾ ಇದೆ.

ಇದೊಂದು ಕಪ್ಪು ಬಣ್ಣದ ಗಾಡಿ ಕೂಡ ನಿಂತುಕೊಂಡಿದೆ.